ಹ್ಮ್ ನೀವು ಕಲ್ತದ್ದ್ ಎಲ್ಲ ಎಲ್ಲಿ?

ನಾನ್ ಕಲ್ತದೆಲ್ಲ ಇಲ್ಲಿಯೇ, ಉಡುಪಿಯಲ್ಲಿಯೇ ಕಲ್ತದ್ದೂ, job ಸ ಇಲ್ಲಿಯೇ ಮಾಡ್ತಿದ್ದೇನೆ. ನೀವ್ ಎಲ್ಲಿ ಕಲ್ತದ್ದೂ? ನಾನ್ ಇಲ್ಲೇ ಮಂಗಳೂರಲ್ಲಿಯೇ ಕಲ್ತದ್ದು. B.Sc ಸ ಇಲ್ಲೇ ಮಾಡಿದ್ದೂ, M.Sc ಸ ಇಲ್ಲೇ ಮಾಡಿದ್ದು. ಹಾಗಾಗಿ ಊರಲ್ಲೇ job ಸ ಆಯ್ತು ಹಾಗಾಗಿ ಇಲ್ಲೇ continue ಮಾಡ್ತಾ ಇದ್ದೆನೆ. ಹಾ, ಅಂದ್ರೆ ನಿಮ್ಗೆ ಅವರೇ placement ಕೊಡ್ತಾರಾ ಹೇಗೆ? ಇಲ್ಲ ಅವ್ರು ಸ್ವಲ್ಪ ನಮ್ಮಿಂದ ಆಗದಿದ್ರೆ ಅವ್ರು ಸ್ವಲ್ಪ push ಮಾಡ್ತಾರಷ್ಟೇ. but ನನ್ಗೆ ನಾನೇ ಹುಡುಕಿ ಕೊಂಡು ಹೋದದ್ದು, ಬೇರೆ ಕಡೆ ಎಲ್ಲ ಹೋಗಿದ್ದೆ ಆಹ್ ಮತ್ತೆ ಕೊನೆಗೆ ಒಂದ್ ನಾಲ್ಕು ತಿಂಗಳು ಕಳ್ಡು ಇಲ್ಲಿಗೆ. Job ಆಯ್ತು so ಇಲ್ಲಿಗೆ shift ಆದೆ ಮುಂಚೆ ಬಾ Bangalore ಅಲ್ಲಿ ಮಾಡ್ತಾ ಇದ್ದೆ. ಊರಲ್ಲಿ ಆದ ತಕ್ಷಣ ಊರಿಗೆ ಬಂದೆ. ಹ್ಮ್ ಹೇಗಾಗ್ತಾ ಉಂಟು work ಎಲ್ಲ?

ಹಾ ತೊಂದರೆ ಇಲ್ಲ ಅಂದ್ರೆ ನಾನು ಕಲ್ತದ್ದೂ ಅದೆ ಅಲ್ವಾ ಹಾಗೆ ಎಂತ ಸ ಇದ್ ಇಲ್ಲಾ ಗೊತ್ತಿದ್ದದ್ದೇ ಇದ್ದಲ್ವಾ ಹಾಗೆ ಸ್ವಲ್ಪ join ಆಗುವಾಗ ಸ್ವಲ್ಪ ಕಷ್ಟ ಆಗ್ತದೆ ಆಹ್ ಕಲೀಬೇಕಲ್ಲ ತುಂಬ.

ಮತ್ತೆ medical field ಸ ಅಲ್ಲ ಅದು ಎಷ್ಟು ಜಾಗ್ರತೆ ಇದ್ದ್ರೂ ಸಾಕಾಗುದಿಲ್ಲ.

ಹಾಗೆ careless ಮಾಡುವ ಹಾಗಿಲ್ಲ ಹಾಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಈಗ ತೊಂದರೆ ಇಲ್ಲ adjust ಆಗ್ತಾ ಬಂತು.

ನಂಗೇ ಬೆಳಿಗ್ಗೇ ಒಂಭತ್ತು ಗಂಟೆಗೇ ಬರ್ಬೇಕು ಮತ್ತೆ ನಾಲ್ಕು ವರೆ ತನ್ಕ ಕೆಲ್ಸ ಇರ್ತದಷ್ಟೇ. ಹ್ಮ್ ನಿಮ್ಗೆ ಆದ್ರೆ ಒಳ್ಳೇದು ಆ time ಗಾದ್ರು ಬಿಡ್ತರೆ ನಮಗೆ ಹಾಗಲ್ಲ morning ಬೆಳಿಗ್ಗೆ ಏಳ್ ಗಂಟೆಗ್ ಬಂದ್ರೆ ಸಂಜೆ ಏಳ್ ಗಂಟೆ ತನಕ ಆ ಹೌದಾ, ಇದೂ ನಮ್ಮದು university rule ಬರ್ತದೆ, ಆಹ್ ನಮ್ಗೆ clinical ಸ ಉಂಟು, teaching ಸ ಉಂಟು, ಹಾಗೆ ಅದು timings ಅದೇ follow ಆಗ್ತದೆ.

ಹಾ ಹೌದು ಈ ಬಗ್ಗೆ ತೊಂದ್ರೆ ಇಲ್ಲ ರಜೆ ಸ ತೊಂದ್ರೆ ಇಲ್ಲ ಎಲ್ಲಾ ತೊಂದರೆ ಇಲ್ಲ. ಹ್ಮ್ government ರಜೆ ದಿನ ಎಲ್ಲ ಉಂಟಾ? ಆ ಅದ್ ಎಲ್ಲ ರಜೆ ಸಿಗ್ತದೆ, ಮತ್ತೆ ರಜೆ ತುಂಬ ಉಂಟು ಬೇರೆ ರಜೆಗಳು ಕೊಡ್ತಾ ಇರ್ತಾರೆ.

ನಮ್ದು field ಅಲ್ಲಿ ಭಾನುವಾರ ರಜೆ ಇರುದಿಲ್ಲ ಹೌದಾ? ನಿಮ್ಗೆ ಬೇರೆ ಬೇರೆ ದಿವ್ಸ ಕೊಡುದಿಲ್ವಾ ಭಾನುವಾರದ್ದು?

ಆ ಭಾನುವಾರದ್ದು ಬೇರೆ ದಿನ ಕೊಡ್ತರೆ ಹಾಗೆ off ಉಂಟು. ಆ ಹಾಗೆ ಆಯ್ತ್ ಇವ್ರೆ ನನ್ಗೆ ಸ್ವಲ್ಪ ಕೆಲ್ಸ ಉಂಟೂ.

ಹಾ ನಾನ್ ಆರಾಮಾಗಿದ್ದೇನೆ, ನೀನ್ ಹೇಗಿದ್ದಿಯಾ?

ಚಳಿ ಮಾರ್ರೆ, ಬೆಳಿಗ್ಗೆ ಏಳ್ಳಿಕ್ಕೆ ಆಗುದಿಲ್ಲ. ಹೌದು, ಇವತ್ತು ಚಳಿ ಜೋರ್ ಇತ್ತಲ ತುಂಬಾ?

ಹಾ ಹೌದಾ, ಏನ್ ಅಪರೂಪದವ್ರು call ಮಾಡಿದ್ದು? ಹಾಗೇನಿಲ್ಲಇವತ್ತು traditional day ಅಲ್ಲ ನಿಮ್ದು, status ನೋಡ್ದೆ ತುಂಬಾ ಚೆನ್ನಾಗಿತ್ತು, dress ನ ಬಣ್ಣ ಚೆನ್ನಾಗಿತ್ತು. ಹೌದಾ, ನಾನು ಹಾಕುದಿಲ್ಲ ಅಂತ ಇದ್ದೆ status ಗೆ.

ಹಾ ಹಾ, ಇಲ್ಲ ಚೆನ್ನಾಗಿತ್ತು. ಏನೆಲ್ಲಾ ಸ್ಪರ್ಧೆಯೆಲ್ಲ ಏರ್ಪಡಿಸಿದ್ರು? ಹಾ, ಜಾನಪದ ಉಡುಪು, ಅಡಿಗೆ, ಜಾನಪದ ನೃತ್ಯ, ಸಂಗೀತ ಏನೇನೆಲ್ಲ ಇತ್ತು. ನಾನು ಉಡುಪಿಗೆ ಮಾತ್ರ ಸೇರಿದ್ದು.

ಎಂತಕ್ಕೆಯಾ ಅಲ್ಲಿ ಅಡುಗೆ ಎಲ್ಲಾ ಬರುದಿಲ್ಲ, ನಾವ್ ಉಪ್ಪು ಹಾಕಿದ್ದು ಜಾಸ್ತಿ ಹಾಕುದು, ಖಾರಾ ಜಾಸ್ತಿ ಹಾಕುದು, ಅವರೆಲ್ಲ ಮತ್ತೆ disqualify ಮಾಡುದು ಎಂತಕ್ಕೆಂತಾ. ಅದು ಹೌದು, ಮರ್ಯಾದೆ ಹೋದ್ರೆ friends ಅವರೆಲ್ಲ मक्कार ಮಾಡ್ತಾರಲ್ಲ?

ಇರುದೇ ಒಳ್ಳೆಯದು, ಸೇರ್ದೆ ಇರುದು ಒಳ್ಳೆಯದು.

ಇಲ್ಲ ಇನ್ನೂ ತಯಾರಿ ಮಾಡ್ಕೊಳ್ಳಬೇಕು, ಬಟ್ಟೆ ಕೂಡ ತಗೋಳಿಲ್ಲ, ಅದೇ ನಿನ್ ಹತ್ರ tips ಕೇಳುವಾ ಅಂತ ಏನಾದ್ರೂ. ಹಾ ನಿಂಗೇ ಹಳದಿ ಬಿಳಿ ಸ್ವಲ್ಪ ಚೆನ್ನಾಗ್ ಕಾಣಿಸ್ತದೆಂತ ನಂಗೆ ನನ್ನ ಅನಿಸಿಕೆ. ಹಾ ಹಾ, ಅದೇ ತಗೋಳ್ವ ನೀನ್ ಬರ್ತೀಯಾ dress ತಗೋಳಿಕ್ಕೆ purchase ಮಾಡುವಾಗ? ಆ ಇಲ್ಲ ಕಣೋ ಇಲ್ಲಿ college ದೆಲ್ಲಾ assignment ಎಲ್ಲ ಇದೆ.

ನಮ್ಗೆ ಕೂಡ ಈ college ಲ್ಲಿ ಅಲ್ಲ ನಮ್ಗೆ traditional day ಇರೋದು, ಯಾವ್ದೋ ಒಂದು hall ಲ್ಲಿ book ಮಾಡಿದರೆ ಅಂತ ಹೇಳ್ತಾ ಇದ್ರು, seniors ಅವರು. ನಿಮ್ದು lucky ಮಾರ್ರೆ, ನಮ್ಗೆ college ಅದ್ದು auditorium ಅಲ್ಲೇ ಇತ್ತು.

ನಿಮ್ಗೆ college ನ ಮುಖ ಕೂಡಾ ನೋಡ್ಲಿಕ್ಕಿಲ್ಲ.

ಅದೂ ಹೌದು. ಇನ್ನು ಏನೆಲ್ಲಾ surprises ಎಲ್ಲಾ ಇರ್ತದೆ ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ ಇನ್ನು ನೋಡ್ಬೇಕು ಏನೇನೆಲ್ಲ arrange ಮಾಡತಾರಂತ.

ಮತ್ತೆ ನಿಮ್ಗೆಲ್ಲಾ paint ಎಲ್ಲಾ ಹಾಕ್ಲಿಕಿಲ್ಲ ಅಲ್ಲ surprise ಅಂತ ಹೇಳಿ, ನಮ್ಗೆ ಒಬ್ಬನಿಗೆ ಹಾಕಿದ್ರು ಸುಣ್ಣಯೆಲ್ಲ ಹಾಕಿ .

ನಮ್ seniors ಮೇಲೆ ನಮ್ಗೆ ನಂಬ್ಕೆ ಇದೆ, ಆತರ ಮಾಡಲ್ಲ ಅಂತ ನಂಬ್ಕೆ ಇದೆ ಮತ್ತೆ ಗೊತ್ತಿಲ್ಲ ಏನಾಗ್ತದಂತ.

ಹಾ, ನಮ್ಗೆ ಅವತ್ತೊಂದು class ಎಲ್ಲಾ ಇರಲ್ಲ ಅಂತ, ಅದು ಮಾತ್ರ ಒಂದು ಖುಷಿ ಇದದ್ದು ಮತ್ತೆ ಎಂತದೂ ಇಲ್ಲ. ಅದೇ ಒಂದು ನಮ್ಗೆ ಬೇಕಾಗಿರೋದು ಅಲ್ಲ .

ಹಾಗೆ, ನೀನು ಅಡುಗೆಗೆ ಕೂಡ ಸೇರು, ನಿಂಗೆ ಅಡುಗೆಯೆಲ್ಲ ಬರ್ತದಲ್ಲ? ಹೌದು ಬರ್ತದೆ ನೋಡ್ಬೇಕು, mood ಮೇಲೆ depend ಆಗ್ತದೆ.

ಏನಿಲ್ಲ ಸ್ವಲ್ಪ ಒಂದು ಉಪ್ಪು ಜಾಸ್ತಿ ಹಾಕಿ ಕೊಡು judges ಗೆ ಅವ್ರು ಮತ್ತೆ ಅಲ್ಲಿಂದಲೇ ಕಳಿಸ್ತಾರೆ. ನೋಡ್ಬೇಕು ಸೇರ್ಬೇಕು, ಎಲ್ಲದಕ್ಕೂ ನಾನ್ almost ಎಲ್ಲದಕ್ಕೂ ಸೇರ್ತೆನಂತ ಇದು ಹಾಕಿದ್ದೇನೆ ನೋಡ್ತೇನೆ. ಹಾ. ಮತ್ತೆ ಅದೆಲ್ಲ ನೆನಪಿರ್ತದಲ್ಲಾ, college ಬಿಟ್ ಹೋಗ್ವಾಗ? ಹೌದು memories ಅಲ ಅದೋಂದೆಲ್ಲ? ಹ್ಮ್. ಹಾ ನಾನು ಮತ್ತೆ call ಮಾಡುದ ನಿಂಗೆ?

Hello .

ಹ ಚೆನ್ನಾಗಿದೀನಿ ಏನ್ ತುಂಬಾ ಇವಸ ಆಗಿತ್ತು call ಮಾಡದೇ. ಏನಿಲ್ಲ ಹಬ್ಬ ಇದಿಯಲ್ಲ ಅದುಕಂತ ಬಾ ಅಂತ call ಮಾಡೋಣಂತ ಮಾಡದೇ.

ಸಂಕ್ರಾಂತಿ ಹಬ್ಬ ಇದೆ ಕಣೆ.

ಹ ಹ ಸಂಕ್ರಾಂತಿ ಹಬ್ಬ ಇದೆ, ಬರ್ತೀಯಾ? ನೀವ್ ಚೆನ್ನಾಗ ಮಾಡ್ತೀರಾ ಹಬ್ಬ ಇದು? ಹ ನಾವ್ ಚೆನ್ನಾಗ ಮಾಡ್ತೀವಿ three days ಮಾಡ್ತೀವಿ.

ಹ ಅದಕಂತ ಕರಿಯೋಣ ಅಂತ phone ಮಾಡದೇ.

ಹ ಕೇಳ್ತೀನಿ ತಗೋ aunty ಗೆ ನೀನು aunty ಬಂದ್ಮೇಲೆ call ಮಾಡು.

ನನ್ನ ನಾನ್ ಮಾತಡತಿನಿ. ಹ ಸರಿನಮ್ಮ ಆಯ್ತು ಕೇಳ್ತೀನಿ.

ಹಾ ನೀನ್ ಒಂದ್ ಮಾತ್ ಕೇಳು ಅಮೇಲ್ ನನಗ್ phone ಮಾಡು. ಹ okay ಏನೇನ ಮಾಡ್ತೀರಾ ಹಬ್ಬಕ್ಕೆ ನಿಮ್ಮ ಮನೇಲಿ? ಏನ್ ಮಾಡಲ್ಲ ಒಂದಿಸ ಪೊಂಗಲ್ ಅನ್ನ ಮಾಡತೀವಿ ಒಂದಿಸ ಆಗತಿವಿ I mean ಮೊಗ್ಗು ಹಾಕಿ ರಂಗೋಲಿ.

ರಂಗೋಲಿ ಹಾಕಿ ಅದರ ಮೇಲೆ ಕಟ್ಟಿಗೆಗೋಳು ಇಟ್ಟು ಸುತಲು.

ಒಂದು dance ಮಾಡೋದು .

ಆ next day ಎಲ್ಲ ಇದ್ ಮಾಡ್ತೀವಿ ಅದಿಕ್ಕಂತ ಬಾ ಅಂತ phone ಮಾಡೋಣ ಅಂತ call ಮಾಡ್ದೆ.

ಹ್ಮ್ ಇನ್ನ ಒಂದು may be ಇನ್ನ ಒಂದು ten days ಇರ್ಬೋದು thirteen fourteen fifteen ಇದೆ ಹಬ್ಬ. ಹೌದಾ ಹದಿನಾಲ್ಕು ಹದಿನಾರು.

ಹೌದಾ ಮೂರ್ದಿವಸಾ ಇದೇನಾ?

ಮತ್ತೆ ನಿಮ್ಗೆ college holidays ಕೊಟ್ಟಿದ್ರಾ? ಇನ್ನ ಕೊಟ್ಟಿಲ್ಲ ಕಣೆ ಇನ್ನೊಂದ್ ಇಲ್ಲೋ ಅಂತ . ರಜಾ ಹಾಕಬೋದಲ್ಲ ಹಬ್ಬ ತುಂಬಾ ಜೋರ್ ಮಾಡ್ತಾ ಇದಿರಾ. ಹಾ ರಜೆ ಹಾಕ್ತಿನಿ ಹಬ್ಬ ತುಂಬಾ ಜೋರ್ ಇದೆ ಅಂದ್ರೆ ಇದೆ ಹಾಕ್ತಿನಿ.

ಮತ್ತೆ ಬರ್ತೀನೀ ಅಮ್ಮಗೆ ಕೂಡ ಹೇಳು ಅಮ್ಮಗೆ ಕೇಳು ಅಂತ ಹಬ್ಬಕ್ಕೆ. ಹಾ ಹಾ ನಾನ್ ಕೇಳ್ತೀನಿ ಬಾ ನಿನ್ ನಿನ್ phone ಮಾಡು ಅಮ್ಮ ಬಂದ್ಮೇಲೆ. ಹಾ ಅಮ್ಮ ಬಂದ್ಮೇಲೆ ಮಾಡ್ತೀನಿ ಅಮ್ಮ ಬಂದರೆ ಹೇಳುದರೆ ಕಳ್ಸಲ್ಲ ಅಣ್ಣ ಹೇಳು. ಹಾ ಅಣ್ಣವರಗೂ ಬೇಕಿದ್ರೆ number ಇಲ್ಲಾಂತಂದ್ರೆ call ಮಾಡು ಮನೇಲಿ ಎಲ್ಲರಿದ್ ಮೇಲೆ ಅಪ್ಪ, ಅಮ್ಮ, ಅಣ್ಣ. ಹ ನಮ್ಮ ಅಣ್ಣದು number ಇಲ್ವಾ ನಿನತ್ರ? ಅಹ, ಯಾವದು ಇಲ್ಲ ನಿಂದೊಂದೆ ಇದೆ ನನ್ ಅತ್ರಾ.

ಹಾ ಅದಿಕ್ಕಂತಾ ಬ್ಯಾಡ್ ಕಣೆ number ಕೊಡಬೇಡಾ ನೀನೆ ನಿಮ್ ಅಣ್ಣ ಬಂದ್ ಮೇಲೆ call ಮಾಡೂ.

Okay ಆಗಾದ್ರೆ number ನಾನೇ call ಮಾಡ್ತೀನಿ ನಿಂಗೆ. ಹ call ಮಾಡು .

Three days ಇರಬೇಕು ನೀನು. Three days ಇರಬೇಕಾ?

ಇಲ್ಲಪ್ಪಾ ನೀವು ಯಾವ್ ಯಾವತ್ತೂ ದಿವಸ main ಆಗಿ ಯಾವ್ ದಿವಸ ಅವತ್ತೇ ಬರ್ತೀನಿ. ಹೇ ಇಲ್ಲ ಕಣೆ ಬಾ ನಾನ್ ನಿಮ್ ಅಪ್ಪನ ಕೇಳತಿನಲ್ಲ. ಮೂರ್ ದಿವಸ ಕಳ್ಸಲ್ಲ ಕಣೆ ನಮ್ಮನೇಲಿ. ನಾನ್ ಒಪ್ಪಿಸ್ತಿನಿ ಆಯ್ತಾ. ನೀನ್ ಒಪ್ಸಿದರುನೂ ನಾನ್ ಹೋಗ್ತೀನಿ ಅಂತ ಹೇಳುದರೆ ಏನ್ ಹೋಗ್ತೀನಿ ಅಂತ ಹೇಳ್ತಿದೀಯ ಅಂತ ಬೈತರೆ ಕಣೆ ಮನೇಲಿ. ಹೇ ಕಣೆ ಬಾ ನಾನ್ ಮಾತಾಡ್ತಿನಿ ಬೇಕಿದರೆ. ಹೌದಾ ಇನ್ನಾ ಯಾರ್ಯಾರ ಬರ್ತಿದಾರೆ? ಇನ್ನಾ ಎಲ್ಲಾರಿಗು ಹೇಳದೀನಿ.

ನಮ್ಮ ಅಮ್ಮ ಕೂಡ ಹೇಳಿನಿ ಅಮ್ಮ ನಮ್ friends ಜಗ್ಗಿ ಜನ ಬರ್ತಾರೆ ಅಮ್ಮ ಅಂತೇಳಿನಿ.

Three days ಇರ್ತಾರೆ ಅಂತ ಹೇಳಿನಿ ಕೂಡ.

ಹಾಗಾದ್ರೆ ಎಷ್ಟು ಜನ ಬರಬೋದು? ಹಾ ten members ಬಂದ್ ಬೇಕಿದರೆ ನಿಮ್ ತಂಗಿ ಇದಳಲ್ಲ . ಹ ಸರಿ ನನ್ ತಂಗಿ ಕರಕೊಂಡೇ ಬರ್ತೀನಿ ಬಿಡು.

ಹ ಸರಿ ಕರ್ಕೊಂಡ್ ಬರ್ತೀನಿ. ನಮ್ friends ಎಲ್ಲರೂ.

ಹ ಸರಿ ಆಗಾದ್ರೆ. ಅದರಲ್ಲೇ ನಿನ್ miss ಆಗಬಾರದು ಅಂತ call ಮಾಡಿದೀನಿ. ಹ . ಹ ಮತ್ತೆ ಅದಿಕ್ಕಂತ call ಮಾಡಿನಿ ಬಾ ಅಂತ ಕರಿಯೋಣ ಅಂತ . ಸರೆ miss ಆಗಲ್ಲ. ಎಲ್ಲರಿ~ ಎಲ್ಲರಿದ್ದ ಮೇಲ ಕೇಳು ಮತ್ತೆ ಒಬ್ಬೊಬ್ಬರನ್ ಒಬ್ಬೊಬ್ಬರನ್ ಕೇಳೋಕಾಗಲ್ಲ. ಹೌದಾ after ಎಲ್ಲ lunch ಊಟ ಮಾಡೋಕ್ ಬರ್ತಾರೆ.

ಆವಾಗ ಬೇಕಾದರೆ call ಮಾಡ್ತೀನಿ ಮಾತಾಡ್ ಎಲ್ಲಾರತ್ರ.